ಚಿತ್ರಗಳನ್ನು ಬಿಡಿಸುತ್ತಿದ್ದಾನೆ ಮತ್ತು ಬರೆಯುತ್ತಿದ್ದಾನೆ ಇದರ ಮೇಲೆ ವಿನಯ್ ಎಂದು ಬರೆಯಲಾಗಿದೆ ಮತ್ತು ಹುಬ್ಬಳ್ಳಿ--

ಈ ಒಂದು ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ಕಟ್ಟೆಯ ಮೇಲುಗಡೆ ಕುಳಿತುಕೊಂಡಿದ್ದಾನೆ ಈ ಕಟ್ಟೆಯು ರಂದ್ರ ರಂದ್ರ ರಂದ್ರ ರಂದ್ರವಾಗಿ ಕಾಣಿಸುತ್ತದೆ ಮತ್ತು ಇದಿಲ್ಲಿ--

ಮಷೀನ್ ಗಳು ಕಾಣಿಸುತ್ತಿವೆ ಇದರಲ್ಲಿ ಲೈಟಿಂಗ್ ಕಂಬದ ಮೇಲೆ ವಿದ್ಯುತ್ ವೈರ್ ಗಳು ಪ್ರವಹಿಸುತ್ತಿದ್ದುದು ಅಸ್ಪಷ್ಟವಾಗಿ ಕಾಣಿಸುತ್ತಿದೆ ಇದರ ಮುಂಭಾಗದಲ್ಲಿ ಹಲವಾರು--

ಈ ಚಿತ್ರದಲ್ಲಿ ಎರಡು ದೊಡ್ಡದಾದ ಚೇರುಗಳು ಕಾಣಿಸುತ್ತವೆ ಅದರ ಹಿಂದ್ಗಡೆ ಗೋಡೆಯ ಮೇಲೆ ಗುಲಾಬಿ ಕಲರ್ ಮತ್ತು--

ವಿವಿಧ ಬಣ್ಣಗಳಿಂದ ಹೂಗಳಿಂದ ಅಲಂಕರಿಸಲಾಗಿದೆ ಹಿಂದುಗಡೆ ಒಂದು ಅರೆಂಜ್ ಕಲರ್ ಪರದೆಯನ್ನು

ಕದ ಹಾಕಿರುವುದರ ಮುಂದೆ ಒಬ್ಬ ವ್ಯಕ್ತಿಯು ನಿಂತಿರುವುದು ಕಾಣಿಸುತ್ತಿದೆ.

ಟ್ರಾಲಿ ಯನ್ನು ತೋರಿಸಲಾಗುತ್ತಿದೆ ಈ ಟ್ರಾಲಿ ಯಲ್ಲಿ--

ಎಡಗಡೆ ಮತ್ತು ಬಲಗಡೆ ಶುಭ ಲಾಭ ಎಂದು ಬರೆಯಲಾಗಿದೆ.

ಇದರ ಪಕ್ಕದಲ್ಲಿ ಎರಡು ಚೇರ್ಗ ಳನ್ನ ಹಾಕಲಾಗಿದೆ ಒಂದು ಬ್ಯಾರಲ್ ಇದೆ ಇಲ್ಲಿ ಕೂರಲು ಚೇರ್ ಇದೆ.

ಕಾರ್ ನ ಸಂಖ್ಯೆ ಕೆ ಎ ಟೂ ಸೆವೆನ್ ಎನ್ ಒನ್ ಫಿಫ್ಟಿ ಒನ್ ಆಗಿದೆ.

ಇದರ ಪಕ್ಕದಲ್ಲಿ ಒಂದು ಫಿಲ್ಟರ್ ವಾಟರ್ ಇಡಲಾಗಿದೆ ಮತ್ತು--

ಈ ಒಂದು ಚಿತ್ರದಲ್ಲಿ ಜೆ_ಕೆ ಟೈಯರ್ಸ್ ಎಂದು ಬರೆಯಲಾಗಿದೆ ಇದು ಮಹಾರಾಜ ಎಂಟರ್ಪ್ರೈಸಸ್ ಎಂದು ಬರೆಯಲಾಗಿದೆ.

ಹಾಗೆ ಇದರ ಪಕ್ಕದಲ್ಲಿ ಒಂದು ಸಣ್ಣದಾದ ಗಿಡ ಮತ್ತು ಒಂದು ನೀಲಿ ಬಣ್ಣದ ಶೆಡ್ ಕಾಣುತ್ತಿದೆ.

ವಾದ ಅರಣ್ಯ ಮತ್ತು ಗಿಡ ಮರಗಳು ಬೆಳೆದ ಸ್ಥಳವಿದೆ ಇಲ್ಲಿ ಬಂಡೆಗಳಿವೆ ಬಂಡೆಗಳು ಪಾಚಿ ಇಟ್ಟಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ.

ಮತ್ತು ಸ್ವಿಚ್ ಗೆ ಬಟನ್ ಕೂಡ ಇದೆ ಇದರಲ್ಲಿ ಫ್ಯೂಸ್ ಕೂಡ ಇದೆ ಮತ್ತು--

ಇದರ ಪಕ್ಕದಲ್ಲಿ ಒಂದು ಟೇಬಲ್ಲನ್ನು ಇಡಲಾಗಿದೆ ಟೇಬಲ್ನ ಮೇಲೆ ಒಂದಿಷ್ಟು ವಸ್ತುಗಳನ್ನು ಇಡಲಾಗಿದೆ ಈ ನೆಲದ ಮೇಲೆ ಪಾಟಿ ಕಲ್ಲುಗಳನ್ನು ಹೊಂದಿಸಲಾಗಿದೆ.

ಇದರಲ್ಲಿ ಒಂದಿಷ್ಟು ಸೋಪ್ ಗಳು ಮತ್ತು ವಿಮಲ್ ಸ್ಟಾರ್ ತಂಬಾಕುಗಳು ದೊರೆಯುತ್ತವೆ

ಈ ಒಂದು ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯು ಬಸ್ಸಿನ ಮುಂದ್ಗಡೆ ನಿಂತುಕೊಂಡು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾನೆ.

ಮೊಸಳೆ ಮಗ್ಗರ್ ಮತ್ತು ಮಾಸ್ ಕ್ರೊಕೊಡೈಲ್ ಎಂದು ಇದೂರ ಲಕ್ಷಣಗಳು ಮತ್ತು ಇದರ ಆಯಸ್ಸನ್ನು ಕೂಡ ಕೊಡಲಾಗಿದೆ.

ಇದು ಹೆಚ್ಚಾಗಿ ದಕ್ಷಿಣ ಭಾರತದ ಮತ್ತು ಈಶಾನ್ಯ ಮತ್ತು ಪೂರ್ವ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ.

ಯಂತಿಯ ಮೇಲೆ ಬಿಳಿ ಮತ್ತು ಕೆಂಪು ಬಣ್ಣ ನೀಲಿ ಬಿಳಿ ಬಣ್ಣ ಬಲೂನ್ ಗಳನ್ನ ಕಟ್ಟಲಾಗಿದೆ ಇಲ್ಲಿ --

ಈ ಒಂದು ಚಿತ್ರದಲ್ಲಿ ಇದು ಫಾರ್ಮ್ ಹೌಸ್ ಆಗಿದ್ದು ಇದರ ಮೇಲ್ಗಡೆ ಒಂದಿಷ್ಟು ಟಾರ್ಪಲ್ ಹೊದಿಕೆಯನ್ನು ಹಾಕಲಾಗಿದೆ.

ಇದರಲ್ಲಿ ಫೋರ್ಸ್ ಅಂಡ್ ಸಿಕ್ಸ್ ವೀಲರ್ಸ್ ಸ್ಪೇರ್ಸ್ ಎಂದು ಬರೆಯಲಾಗಿದೆ.

ಇನ್ನೊಬ್ಬ ವ್ಯಕ್ತಿಯು ಒಂದು ಟೇಬಲ್ ಮೇಲೆ ಕೈ ಇಟ್ಟುಕೊಂಡು ಕುರ್ಚಿಯ ಮೇಲೆ ಕುಳಿತ ವ್ಯಕ್ತಿಯನ್ನು ಮಾತಾಡಿಸುತ್ತಿದ್ದಾನೆ.

ಮತ್ತು ಈ ಒಬ್ಬರೂ ವ್ಯಕ್ತಿ ಒಬ್ಬ ಮಹಿಳೆ ಮತ್ತೊಬ್ಬ ಪುರುಷರು ಅದರ ಮುಂದ್ಗಡೆ ನಿಂತಿದ್ದಾ--

ಹಿಂದ್ಗಡೆ ಎರಡು ಬೋಟ್ ಗಳನ್ನು ನಾವು ಕಾನ್ಸತ್ತಿವೆ.

ಇದರ ಪಕ್ಕದಲ್ಲಿ ಕೈ ತೋಳಿಯಲ ಒಂದು ಸಿಂಕ್ ಅನ್ನು ಇಡಲಾಗಿದೆ.

ಇಲ್ಲಿ ಹೂಗಳಿಂದ ಡೆಕೋರೇಷನ್ ಮಾಡಿದ ಗೋಡೆಯೂ ಕೂಡ ಕಾಣಿಸುತ್ತಿದೆ.

ಮತ್ತು ಕಟ್ಟಡದ ಪಕ್ಕದಲ್ಲಿ ಒಂದು ದೊಡ್ಡದಾದ ಕಂಬವಿದೆ ಇದರ ಹಿಂದ್ಗಡೆ ಒಂದು ಮರವಿದೆ.

ಈ ಒಂದು ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳು ಕುಳಿತುಕೊಂಡು ತಮ್ಮ ಚಳಿಯನ್ನು ಬೆಂಕಿಯಲ್ಲಿ ಕಾಯಿಸಿಕೊಳ್ಳುತ್ತಿದ್ದಾರೆ.

ಈ ಒಂದು ಚಿತ್ರದಲ್ಲಿ ಗ್ಲಾಸಿನ ಒಳಗಡೆ ಒಂದಿಷ್ಟು ಸಾಮಾನುಗಳನ್ನು ಬೇಕರಿ ಐಟೆಮ್ಸ ಇಡಲಾಗಿದೆ.

ಅದರಲ್ಲಿ ಗುಲಾಬ್ ಜಾಮೂನ್ ಬಿಸ್ಕೆಟ್ ಕೊ ಚಾಕ್ಲೇಟ್ ಇನ್ನು ಮುಂತಾದವು ಕೂಡ ಇದರಲ್ಲಿ--

ಇದರ ಪಕ್ಕದಲಿ ಒಂದಿಷ್ಟು ಕೇಕ್ ಗಳನ್ನು ಕೂಡ ನಾವು ಇದರಲ್ಲಿ ಕಾಣಬಹುದು.

ಗೋಡೆಯು ಬಿಳಿ ಮತ್ತು ಕಪ್ಪು ಬಣ್ಣದಿಂದ ಕೂಡಿದಿದೆ.

ಈ ಒಂದು ಚಿತ್ರದಲ್ಲಿ ನಾಲ್ಕು ಜನ ವ್ಯಕ್ತಿಗಳು ತಮ್ಮ ಬಾಡಿ ಯನ್ನು ಮಿರರ್ ನಲ್ಲಿ ನೋಡಿಕೊಳ್ಳುತ್ತಿದ್ದಾ--

ಇದರ ಪಕ್ಕ ಇವರ ಪಕ್ಕದಲ್ಲಿ ಒಂದು ಫಿಲ್ಟರ್ ನೀರಿನ್ ಕ್ಯಾನ್ ಅನ್ನು ನಾವು ನೋಡುತ್ತೇವೆ.

ಈ ಒಂದು ಚಿತ್ರದಲ್ಲಿ ಏರ್ಟೆಲ್ ಬೋರ್ಡ್ ಕಾಣಿಸುತ್ತಿದೆ ಒಬ್ಬ ವ್ಯಕ್ತಿಯು ಇಲ್ಲಿ ನಿಂತಿದ್ದಾನೆ.

ಒಬ್ಬ ವ್ಯಕ್ತಿ ಏರ್ ಫೋನ್ ಹಾಕಿಕೊಂಡು ಜಿಮ್ ಗೆ ತನ್ನ ತಾ ಮಿರರ್ ನಲ್ಲಿ ತನ್ನ ಕ ಕೈಯಿಂದ ತಲೆಯನ್ನ ಬಾಚಿಕೊಳ್ಳುತ್ತಿದ್ದಾನೆ.

ಸಣ್ಣದಾದ ಹೂವುಗಳನ್ನು ಅಲ್ಲಿ ಬಳ್ಳಿಯ ತರ ಆ ಕಟ್ಟಡದ ಮೇಲೆ ಹಬ್ಬಿಸಲಾಗಿದೆ.

ಇದರ ಪಕ್ಕದಲ್ಲಿ ಗಾರ್ಡನ್ ತರ ಇದೆ ಇಲ್ಲಿ ಒಂದು ರಸ್ತೆ ಇದೆ.

ಒಬ್ಬ ವ್ಯಕ್ತಿಯು ಫೋನ್ನಲ್ಲಿ ಮಾತಾಡುತ್ತಿದ್ದಾನೆ ಇನ್ನೊಬ್ಬ ವ್ಯಕ್ತಿಯು ಕಾರನ್ನು ರಿಪೇರಿ ಮಾಡುತ್ತಿದ್ದಾನೆ.

ಮತ್ತು ಇದರಲ್ಲಿ ಕೆಂಪು ಬಣ್ಣದ ಒಂದು ಹಾಳೆಯನ್ನು ಇದರ ಬುಡದಲ್ಲಿ ಹಾಸಲಾಗಿದೆ.

ರಾಡ್ ನ ಮೇಲೆ ಒಂದಿಷ್ಟು ವ್ಯಕ್ತಿಗಳು ನಿಂತಿದ್ದಾರೆ.

ಮತ್ತು ಮುಂದ್ಗಡೆ ಒಂದು ಸ್ಕೂಟರ್ ಮತ್ತು ಒಂದಿಷ್ಟು ಬೈಕ್ ಗಳನ್ನು ನಿಲ್ಲಿಸಲಾಗಿದೆ ಒಳ್--